ಕಾಣಿಸುತ್ತ ಇರುವುದು ಒಂದು ದೊಡ್ಡ ಬಿಲ್ಡಿಂಗ್ ನೋಡಲು ಅಲ್ಲಿ ಹಲವಾರು ಜನರು ರಸ್ತೆಯಲ್ಲಿ --

ಈ ಫೋಟೋದಲ್ಲಿ ಕಾಣಿಸುತ್ತ ಇರುವುದು ಹಲವಾರು ಯುವತಿಯರು ನೃತ್ಯ ಮಾಡಿರುವುದು .

ಚಿತ್ರದಲ್ಲಿ ಕಾಣಿಸುತ್ತಾಯಿರುವುದು ಒಂದು ಕ್ರಿಶ್ಚಿಯನ್ ಅರಾ ಚಿತ್ರ. ನೋಡಲು ಅದ್ಭುತವಾಗಿದೆ. ಇಲ್ಲಿ ಮಕ್ಕಳು ಒಂದು ಬುಕ್ ಅನ್ನು ಹಿಡಿದ್ದು ಓದುತ್ತಿದ್ದಾರೆ.

ಹೆಣ್ಣು ಹಲವಾರು ಜನರು ನಿಂತಿದ್ದಾರೆ. ನೋಡಲು ಇವರು ಒಂದು ಹುಡುಗೇ ತೊಡಗಳನ್ನು ಹಾಕಿಕೊಂಡಿದ್ದಾರೆ.

ಇಲ್ಲಿ ಕಾಣಿಸುತ್ತಾಯಿರುವುದು ಒಂದು ನೂತನವಾಗಿ ನಿರ್ಮಿಸುತ್ತಿರುವ ಮನೆ. ಇಲ್ಲೊಬ್ಬಾ ವ್ಯಕ್ತಿ ಮೂಟೆಗಳನ್ನು ಹೊತ್ತಿಕೊಂಡು ಒಳಗೆ ಹೋಗುತ್ತಿದ್ದಾನೆ.

ಇದೊಂದು ಕಾರ್ಯಕ್ರಮ ಇರಬಹುದು ಸುತ್ತಲೂ ಹಲವಾರು ಜನರು ಕುಳಿತು ಇದನ್ನು ವೀಕ್ಷಣೆ ಮಾಡುತ್ತಿದ್ದಾರೆ.